ಎಷ್ಟೋ ವರ್ಷ ಆ ದಿನ ಕಾಲದಲ್ಲಿ ಎಷ್ಟೋ ವರ್ಷ ಇದ್ರೂ ಪುರಾತನ ಕಾಲ ದಿಂದಲೂ ನೋಡಾಕ ಪ್ಲೇಸ್ ಹಂಪಿ ಆ ಟೈಪ್ ನೋಡಕ್ ಹೋಗ್ತಾ ನೇ ಇರ್ತಾರೆ. ಆಮೇಲೆ--

ಆಮೇಲೆ ಬುದ್ಧನ ವಿಗ್ರಹ ಎಲ್ಲರ ಮನೆಯಲ್ಲಿ ಇರ್ತದ ಇಡ್ಕೊಂಡ್ತಾರೇ. ಇಡ್ಕೊಂಡ್ರೇನು ಚೆನ್ನಾಗಿ--

ರಾಯಲ್ ಸರ್ಕಲ್ ಅಲ್ಲಿ ಬೇಕರಿ ಗಳು ಇದ್ದವೇ ಹಣ್ಣಿನ ಹಣ್ಣಿನ ಫ್ರುಇಟ್ಸ್ ನು ಇದ್ದಾವೆ.